ಈ ಹೋದ್ರೆ ಸುಮ್ಕೆ ಸಾಗದು ತೇರುಗಳು ಫ್ರೀ ಸಿಗ್ತಾವೆ ಹೋಗುವವರ--

ಆಗೆಲ್ಲ ಜನರೇಶನ್ ಇಲ್ಲ ದನದೊಳಗಡೆ ಎಲ್ಲ ಹುರಿ ಹಿಂಡಿ ಅಲ್ಲೇ ಅಕ್ಕ ಪಕ್ಕದಲ್ಲಿ ಮನೆಗಳಿವೆ ಹಾಲುಗಳು--

ಆಹ್ಹ್ ಎಲ್ಲ ಹಳ್ಳಿಗಳಿಗೆಲ್ಲ ಒಂದೊಂದು ಬಸ್ಸುಗಳು ಒಂದೇ ಬಸ್ ಇರುತ್ತವೆ

ಈಗ ಬಸ್ಸು ಗಳೇ ಯೂಸೆ ಮಾಡಾಂಗಿಲ್ಲ ಬೇರೆಜಾಸ್ಥಿ ಹಂಗೆಲ್ಲಾ ಬಸ್ನಾಗ ಖಾಲಿ ಬಸ್ ಹೋಗತೀರ್ಥವೇ ಬರೆ.

ಎಲ್ಲಾ ಮದ್ವೆಗೂಳೆಲ್ಲ ಲೈಟ್ ಇದ್ರೆ ಸಾಕ ಈಗ ನೋಡಿದ್ರೆ ಅಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಬರಿ ಲೈಟ್ಗಳು ಇರ್ತವೆ.

ಅದೇಲ್ಲಾ ಸಿಂಪಲ್ ಮಾಡ್ತಾ ಇದ್ರೂ ಈಗ ನೋಡಿದ್ರೆ ಚೇಂಜ್ ಆಗಿ ಬಿಟ್ಟೈತೆ ಎಲ್ಲಾ.